ಇದ್ನೇ ಟೆಂಟು ಅಂತ ತಿಳಕೊಳ್ಳತ್ತೀವಿ ಇತರ ಸೌಕರ್ಯ ನಮ್ಮಗೆ ಎಲ್ಲಿ ಬರುತ್ತೆ ಎಂತ ಹೇಳ್ದೆ.

ಮಹೇಶ್ವರ ಮಗ್ಲ್ ಲ್ಲಿ ನಾವು ಬೀದಿಲಿ ಬಂದು ಸಿಮೆಂಟ್ ಹಾಕ್ಸಿದರಲ್ಲೇ --

ಕೃಷ್ಣನ್ ತರ ಚಕ್ರ ಹಿಡಕೊಂಡ್ ನಾವು ಜನಕ್ ತೋರ್ಸತ್ತೀವಿ ಇದ್ನೇ ನಾವು ಕೃಷ್ಣನ್ ಅಂತ ತಿಳಕೊಂಡಿದೀವಿ.

ಈ ಕ್ರಿಕೆಟ್ ಫೀಜ್ ನೋಡಿದ್ರೆ ಅಲ್ ಗ ಜನ ಐದು ಸಾವಿರ ಹತ್ತ್ ಸಾವಿರ ದುಡ್ಡ್ ಕೊಟ್ಟು ಬಿಟ್ಟು ಚೇರ್ ಹಾಕೊಂಡ್ ಕುತ್ ಕೊಂಡು ಸಿಳ್ಳೆ ಹೊಡಕೊಂಡ್ ನೋಡ್ತರೆ.

ಒಬ್ಬ ಎಮ್_ಆರ್ ತೋಕೋಬಾ ಅಂತನ್ ಸುತ್ತಿಸುತ್ತಿ ಹೊಟ್ಟ ಗೆ ಹಿಟ್ಟ್ ಇಲ್ಲದೆ ಟೀನು ಇಲ್ಲದೆ ಸುತ್ತಿಸುತ್ತಿ ಸಾಕಾಗಿ ಬತ್ತೀವಿ .

ಲಾಸ್ಟ್ ಗೆ ಒಂದ್ ರುಪಾಯ್ ನು ಸಿಕ್ಕಲ್ಲಾ ಹಲದು ಹಲದು ಸಾಕಾಗಿ ಲೋನೆ ಬೆಡಾ ನಮ್ಮಗು ಹೋಗು ಹೋಲ್ ದಲ್ಲಿ ಗೇಯೋಣ ಅಂತ ರೀತಿ ಆಗ್ ಬಿಟ್ಟಿವಿ.

ಹೋಗಿ ಮಠ ಮಠದಲ್ಲಿ ಹೋಗಿ ಉಬತ್ತಿ ಕಟ್ಟ್ ಹಾಕೊಂಡು ಭಜನೆ ಹಾಡ್ಬಿಟ್ ಬತ್ತೀವಿ .

ಕಲ್ಲು ನಮ್ಮಗೂ ಇತರ ಕೆತ್ತಿ ಗ್ರಹಗನಹಳ್ಳಿಗಳಲ್ಲಿ ಜಾಸ್ತಿ ಇದೆ ಜಾಸ್ತಿ ಅದ್ ಇದು.